ಸೊ ಇಲ್ಲಿ ಫುಡ್ ಸೌತ್ ಇಂಡಿಯನ್ ಇಷ್ಟ ಪಡೋರು ಮತ್ತೆ ನಾರ್ತ್ ಇಂಡಿಯನ್ ಇಷ್ಟ ಪಡೋರು ಎಲ್ಲರಿಗೂ ಸೂಟ್ ಆಗುವಂತಹ ಐಟೆಮ್ಸ ಇಟ್ಟಿರುತ್ತಾರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ವಿಸಿಟ್ ಮಾಡಬಹುದು.